ಅದು ಡ್ಯಾನ್ಸ್ ಕ್ಲಾಸ್ ತರನು ಇಲ್ಲ ಮತ್ತೆ ಮನೆ ತರನು ಇದೆ. ಅಲ್ಲೆ ಅವ್ರು ಅವರು ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ತರ ಹೇಳ್ಕೊಡ್ತಾಇದಾರೆ ಆಮೇಲೆ --

ಈ ಕಡೆ ನೋಡ್ಕೊಂಡು ಹೋಗ್ತಿದಾರೆ ಇಲ್ಲೆಲ್ಲಾ ನೀರ್ ನಿಂತಿದೆ ಕೆಳಗಡೆ . ಈ ಕಡೆ ಏನೋ ಕನ್ಸ್ಟ್ರಕ್ಷನ್ ಮಾಡ್ತೀದರೆ ಇಲ್ಲಿ ಒಂದು ಮೂರ್ ಏನೋ ಬಿದಿ ದೀಪಗಳು ಇದೆ. ಅವ್ರೇಲ್ಲೋ ಹೋಗ್ತಿದಾರೆ.

ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ತುಂಬಾ ಪ್ರಶಾಂತವಾಗಿ ವಿಶಾಲ್ವಾಗಿ ಕಾಣ್ತಾ ಇದೆ ಆ ಕಡೆ ಈ ಕಡೆ ತುಂಬಾ ಜನ ಕೂತಿರೋತರ ಪೇಂಟಿಂಗ್ ಮಾಡಿದ್ದಾರೆ.

ಇದು ಒಂದು ಪಾರ್ಕ್ ತರ ಇದೆ ಅದು ಆನೆ ಎಲ್ಲಾ ನೋಡ್ಬಹುದು ತುಂಬ ಮರ ಗಿಡಗಳಿದೆ.